ಇಲ್ಲಿ ತುಂಬಾ ವೈಟ್ ಕಲರ್ ಚೇರ್ಗಳಿವೆ ಹಾಗೂ ಈ ಕಡೆ ಒಂದು ಪಿಂಕ್ ಕಲರ್ ಏನೋ ಕಾಣಿಸ್ತಾಇದೆ. ನೋಡೋಕ್ಕೆ ಕರ್ಟನ್ ಕೂಡ ಇದೆ. ಇಲ್ಲಿ ವಿಂಡೋಸ್ ಎಲ್ಲ ಇದೆ.

ಒಂದು ಸಿಮೆಂಟ್ ಕಲರ್ ಹಾಕಿರುವ ಒಂದು ರಸ್ತೆ ಕೂಡ ಕಾಣಿತ್ತ ಇದೆ ಇಲ್ಲಿ ನೋಡೋಕೆ ಮತ್ತೆ ಎಲ್ಲಾ ಇದೆ ಇಲ್ಲಿ.

ಹಾಗೂ ಈ ಕಡೆ ಒಂದು ನೀರು ತುಂಬಾ ಹರಿತ ಇದೆ ನೋಡೋಕೆ ಹಾಗೂ ಈ ಕಡೆ ಒಂದು--

ಮತ್ತು ಒಂದು ಸ್ಟೌ ಕೂಡ ಇದೆ ಲಿ ನೋಡೋದಕ್ಕೆ ಮತ್ತು ತುಂಬಾ ಲೈಟಿಂಗ್ಗಳು ಎಲ್ಲಾ ಆನ್ ಆಗಿದೆ ಇನ್ನೊಬ್ಬ ವ್ಯಕ್ತಿ ಕೂತ್ಕೊಂಡ್ ಇದಾನೆ ಛೈರ್ ಮೇಲೆ.

ಒಂದು ಹಸಿರು ಕಲರ್ ಆಗಿ ಹುಲ್ಲು ಗಿಡಗಳು ಅಥವಾ ಮರಗಳೆಲ್ಲ ಕೂಡ ಬೆಳೆದಿರುತ್ತೆ. ಒಂದು ನೋಡೋದಕ್ಕೆ ತುಂಬಾ ಒಂದು ಹಸಿರಾಗಿದೆ ಇಲ್ಲಿ ಒಣಗಿರೋ ಮರಗಳು ಕೂಡ ಇದೆ.

ಒಂದು ಬಿಲ್ಡಿಂಗ್ ಕಾಣಿಸಿತ್ತಿದೆ ಮತ್ತು ಅಹ್ ಇಲ್ಲಿ ಬೈಕು ಸ್ಕೂಟಿ ಗಳೆಲ್ಲ ಇದೆ.